ಟಾರ್ಚ್ ಹಚ್ಚಿಕೊಂಡು ನೋಡುತ್ತಾ ಇದ್ದಾರೆ ತುಂಬಾನೆ ಮಷೀನ್ ಇದಾವೆ.

ಇಲ್ಲಿ ತುಂಬಾ ಮನೆಗಳು ಇದ್ದವೇ ಮನೆ ಮೇಲೆ ಸಿಂಟ್ಯಾಕ್ಸ್ ಇದೆ --

ಇಲ್ಲಿ ಟೊಮೇಟೊ ಗಿಡಗಳು ಇದ್ದಾವೆ ಒಂದು ಗಂಡ ಮಗ ಮೂರು ಟೊಮೇಟೊ ಹಣ್ಣನ್ನು ಎರಡು ಕಿಯಲ್ಲಿ ಹಿಡಿದು ಕೊಂಡು ತೋರುಸ್ತಿದ್ದಾನೆ.

ಅಲ್ಲಿ ಮಕ್ಕಳು ಆಟ ಆಡುತ್ತಾ ಇದ್ದಾರೇ.

ಕುಂತಕೋ ಸ್ಥಳ ಇದೆ ಒಳಗಡೆ ಜನ ಇದಾರೆ ಉಹ್ ಜನ ಇದಾರೆ ಗಿಡಗಳು ಇದಾವೆ.

ಒಂದು ಪಾರ್ಕ್ ಪಯಾರ್ಕ್ನಲ್ಲಿ ಅಂದರೆ ಮಕ್ಕಳು ದ್ವಜ ಹಿಡಿದುಕೊಂಡು ನಿಂತಿದ್ದಾರೆ.

ಪು ಕಲರು ನೀರ್ ಕಲರ್ ನೀಲಿ ಅ ಕೆಳಗಡೆ ಹುಲ್ಲೂ ಚೆನ್ನಾಗಿದೆ.

ಬಿಲ್ಡಿಂಗ್ ಇದವೆ ಒಂದ್ ನೀರಿನ್ ಟ್ಯಾಂಕ್ ಅಂದ್ರೆ ನೇರ್ನಗರ್ ಹತ್ರಾ ಇದೀಯಲ್ಲಾ ಆ ತರ ನೀರಿನ್ ಟ್ಯಾಂಕ್ ಇದೆ. ಅಲ್ಲೆಲ್ಲಾ ನೆಳ್ಳಿನ್ ಶಾಡೋ ಬಿದ್ದಿದ್ದಾವೆ ಗಡಿಗೋಳ್ ನಿಂತಿದಾ--

ಇದು ಖುಲ್ಲ ಜಾಗ ಖುಲ್ಲ ಜಾಗದ ಕಡೆ ಒಂದು ನಾಲ್ಕು ಐದು ಮನೆಗಳು

ಇದು ಒಂದು ಬಿಲ್ಡಿಂಗ್ ಬಿಲ್ಡಿಂಗ್ನಲ್ಲಿ ಕೆಳಗಡೆ ಅಪೋಲೋ ಫಾರ್ಮಸಿ ಇದೆ ಮೇಲ್ಗಡೆ ನಾಯಕ್ ಬಿಲ್ಡಿಂಗ್ --

ಚೆರ್ರಿ ಹೆನ್ ಕೇಕ್ ಮತ್ತೆ ಬ್ಲಾಕ್ ಕೇಕ್ ಪಿಂಕ್ ಕೇಕ್ ಬ್ಲಾಕ್ ವೈಟ್ ಯಲ್ಲೋ ಪಿಂಕ್ ಬ್ಲಾಕ್ ಬ್ಲಾಕ್ ಕೇಕ್ ಕೂಡ ಇದಾವೆ.

ಖುಲ್ಲಾ ಜಗ ಕೆಂಪ ಕೆಂಪ ಮಣ್ಣ ಹಸಿರು ತುಂಬಾ ಇದೆ ಚನ್ನಾಗಿದೆ .

ಕುರ್ಚಿಗಳು ಅಹ್ ಆರು ಗೆರಿಗಳು ಹಾಕಿದಾರೆ ಎರಡು ಕಂಬಗಳು.